ಈ ಚಿತ್ರದಲ್ಲಿ ನೀರಿನ ಈಜು ಕೊಳದ ಮಧ್ಯದಲ್ಲಿ ಕೆಂಪು ಹಳದಿ ಹಸಿರು ಬಣ್ಣದ ರಿಂಗಿ ನಲ್ಲಿ ನೀರು ಬರುತಿರುವುದನ್ನು ನೋಡಬಹುದಾಗಿದೆ.

ಇದು ಒಂದು ಕಲ್ಲಿನ ಆ ಮಂಟಪವಾಗಿದು. ಇಲ್ಲಿ ಯಾವುದೇ ತರದ ಜನರ ಅ ಸಾಗಾಣಿಕೆ ಇರುವುದಿಲ್ಲ ಮತ್ --

ಮತ್ತು ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗಿಡ ಮರಗಳು ಬೆಳೆದಿರುವುದನ್ನು ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ಅಳದಿ ಕೆಂಪು ಬಣ್ಣದ ಬಲೂನುಗಳನ್ನು ನೋಡಬಹುದಾಗಿದೆ.

ಎರೆಡು ಗಣಕಯಂತ್ರವನ್ನು ಕಾಣಬಹುದಾಗಿದೆ ನಾಲ್ಕು ಕುರ್ಚಿಯನ್ನು ನೋಡಬಹುದಾಗಿದೆ ಒಬ್ಬ ವ್ಯಕ್ತಿಯು ಕುಳಿತುಕೊಂಡಿರುವುದನ್ನು ಸಹ ಇಲ್ಲಿ ಕಾಣಬಹುದು--

ಈ ಚಿತ್ರದಲ್ಲಿ ಸಾಂರಾಗವೂ ಹೋಗುತ್ತಿರುವುದನ್ನು ನೋಡಬಹುದಾಗಿದೆ ಮತ್ತು ಪಕ್ಕದಲ್ಲಿ ಗಿಡ ಮರಗಳು ಬೆಳೆದಿರುವುದನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಕೆಂಪು ಬಣ್ಣದ ಸೋಫಾದ ಮೇಲೆ ಎರೆಡು ವ್ಯಕ್ತಿಗಳು ಕುಳಿತಿರುವುದನ್ನು ನೋಡಬಹುದಾಗಿದೆ ಮ---